ಮೊದಲನೇ ಸಿ ಪ್ಲಸ್ ಪ್ಲಸ್ ಸಿಎ ಎಂಬ ಈ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾನು ವಿವರಿಸುವ ಅಂಶಗಳು ಸಿ ಪ್ಲಸ್ ಪ್ಲಸ್ ಸಿಎ ಪ್ರೊಗ್ರಾಮ್ ಬರೆಯುವ ಬಗೆ ಅದನ್ನು ಕಂಪೈಲ್ ಮಾಡುವ ಬಗೆ ಅದನ್ನು ಎಕ್ಸಿಕ್ಯೂಟ್ ಮಾಡುವ ಬಗೆ ಸಾಮಾನ್ಯವಾಗಿ ಬರುವ ಎರರ್ ಗಳನ್ನೂ ಮತ್ತು ಅವುಗಳನ್ನು ಬಗೆಹರಿಸುವ ವಿಧಾನಗಳನ್ನೂ ನಾನು ವಿವರಿಸುತ್ತೇನೆ
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡುವಾಗ ನಾನು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ನ 1110 ನೇ ಆವೃತ್ತಿಯನ್ನು ಮತ್ತು ಉಬುಂಟು ನಲ್ಲಿ g ಕಂಪೈಲರ್ ನ 452 ನೇ ಆವೃತ್ತಿಯನ್ನು ಅನ್ನು ಉಪಯೋಗಿಸಿದ್ದೇನೆ
ಈ ಟ್ಯುಟೋರಿಯಲ್ ಅನ್ನು ಅಭ್ಯಾಸ ಮಾಡಲು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ಮತ್ತು ಒಂದು ಎಡಿಟರ್ ಅನ್ನು ಉಪಯೊಗಿಸಲು ನಿಮಗೆ ತಿಳಿದಿರಬೇಕು
ವಿಮ್ ಮತ್ತು ಗೆಡಿಟ್ ಗಳು ಕೆಲವು ಎಡಿಟರ್ ಗಳು
ಈ ಟ್ಯುಟೋರಿಯಲ್ ನಲ್ಲಿ ನಾನು ಗೆಡಿಟ್ ಅನ್ನು ಉಪಯೋಗಿಸುತ್ತೇನೆ
ಸಂಬಂಧಪಟ್ಟ ಟ್ಯುಟೋರಿಯಲ್ ಗಳಿಗಾಗಿ ದಯವಿಟ್ಟು ಇಲ್ಲಿ ತೋರಿಸಿರುವ ವೆಬ್ಸೈಟ್ ಗೆ ಭೇಟಿ ಕೊಡಿ
C ಪ್ರೊಗ್ರಾಮ್ ಅನ್ನು ಹೇಗೆ ಬರೆಯಬಹುದು ಎಂಬುದನ್ನು ಒಂದು ಉದಾಹರಣೆಯ ಮೂಲಕ ತಿಳಿಸುತ್ತೇನೆ
ನಿಮ್ಮ ಕೀಬೋರ್ಡ ನಲ್ಲಿ Ctrl Alt ಮತ್ತು T ಕೀ ಗಳನ್ನು ಒಂದೇ ಬಾರಿಗೆ ಒತ್ತಿ ಟರ್ಮಿನಲ್ ವಿಂಡೊ ಅನ್ನು ಓಪನ್ ಮಾಡಿ
ಈಗ ಟೆಕ್ಸ್ಟ್ ಎಡಿಟರ್ ಅನ್ನು ಓಪನ್ ಮಾಡೋಣ
ಅದಕ್ಕಾಗಿ ಟರ್ಮಿನಲ್ ನಲ್ಲಿ ಹೀಗೆ ಟೈಪ್ ಮಾಡಿ ಗೆಡಿಟ್ ಸ್ಪೇಸ್ ಟಾಲ್ಕ್ ಡಾಟ್ ಸಿಪಿಪಿ ಸ್ಪೇಸ್ ಆ್ಯಂಪ್ ಸೈನ್
ಆಂಪರ್ಸ್ಯಾಂಡ್ ಆ್ಯಂಪ್ ಅನ್ನು ನಾವು ಪ್ರಾಂಪ್ಟ್ ಅನ್ನು ಫ್ರೀ ಮಾಡಲು ಉಪಯೋಗಿಸುತ್ತೇವೆ
ಎಲ್ಲಾ C ಫೈಲ್ ಗಳು cpp ಎಂಬ ಎಕ್ಸ್ಟೆಂಶನ್ ಹೊಂದಿರುತ್ತವೆ ಎಂಬುದನ್ನು ಗಮನದಲ್ಲಿಡಿ
ಈಗ Enter ಕೀ ಅನ್ನು ಪ್ರೆಸ್ ಮಾಡಿ
ಈಗ ಟೆಕ್ಸ್ಟ್ ಎಡಿಟರ್ ಓಪನ್ ಆಗಿದೆ
ಒಂದು ಪ್ರೊಗ್ರಾಮ್ ಬರೆಯಲು ಪ್ರಾರಂಭಿಸೋಣ
ಡಬಲ್ ಸ್ಲ್ಯಾಶ್ ಸ್ಪೇಸ್ ಮೈ ಫರ್ಸ್ಟ್ C ಪ್ರೋಗ್ರಾಮ್ ಎಂದು ಟೈಪ್ ಮಾಡಿ
ಇಲ್ಲಿ ಡಬಲ್ ಸ್ಲ್ಯಾಶ್ ಅನ್ನು ಲೈನ್ ಅನ್ನು ಕಮೆಂಟ್ ಮಾಡಲು ಉಪಯೋಗಿಸಲಾಗಿದೆ
ಕಾಮೆಂಟ್ ಗಳನ್ನು ಪ್ರೊಗ್ರಾಮ್ ಅನ್ನು ಅರ್ಥ ಮಾಡಿಕೊಳ್ಳಲು ಉಪಯೋಗಿಸುತ್ತೇವೆ
ಡಾಕ್ಯುಮೆಂಟೇಶನ್ ನಲ್ಲಿಯೂ ಇದು ಸಹಾಯಕ
ಇದು ಪ್ರೊಗ್ರಾಮ್ ನ ಬಗ್ಗೆ ಮಾಹಿತಿ ಕೊಡುತ್ತದೆ
ಡಬಲ್ ಸ್ಲ್ಯಾಶ್ ಅನ್ನು ಸಿಂಗಲ್ ಲೈನ್ ಕಾಮೆಂಟ್ ಎನ್ನುತ್ತಾರೆ
ಈಗ Enter ಒತ್ತಿ
ಹ್ಯಾಶ್ ಇನ್ಕ್ಲೂಡ್ ಸ್ಪೇಸ್ ಓಪನಿಂಗ್ ಆಂಗಲ್ ಬ್ರಾಕೆಟ್ ಕ್ಲೋಸಿಂಗ್ ಆಂಗಲ್ ಬ್ರಾಕೆಟ್ ಎಂದು ಟೈಪ್ ಮಾಡಿ
ಯಾವಾಗಲೂ ಬ್ರಾಕೆಟ್ ಅನ್ನು ಮೊದಲು ಕಂಪ್ಲೀಟ್ ಮಾಡಿ ನಂತರ ಅದರೊಳಗೆ ಬರೆಯುವುದು ಒಳ್ಳೆಯ ಅಭ್ಯಾಸ
ಈಗ ಬ್ರಾಕೆಟ್ ನ ಒಳಗೆ ಐಯೋಸ್ಟ್ರೀಮ್ ಎಂದು ಟೈಪ್ ಮಾಡಿ
ಇಲ್ಲಿ ಐಯೋಸ್ಟ್ರೀಮ್ ಎಂಬುದು ಒಂದು ಹೆಡರ್ ಫೈಲ್ ಆಗಿದೆ
ಈ ಫೈಲ್ ನಲ್ಲಿ C ನ ಸ್ಟಾಂಡರ್ಡ್ ಇನ್ ಪುಟ್ ಮತ್ತು ಔಟ್ ಪುಟ್ ಫಂಕ್ಷನ್ ಗಳ ಡಿಕ್ಲರೇಶನ್ ಇರುತ್ತವೆ
ಈಗ Enter ಒತ್ತಿ
ಯುಸಿಂಗ್ ಸ್ಪೇಸ್ ನೇಮ್ಸ್ಪೇಸ್ ಸ್ಪೇಸ್ ಎಸ್ಟಿಡಿ ಸೆಮಿಕೊಲನ್ 160 ಎಂದು ಟೈಪ್ ಮಾಡಿ
ಯುಸಿಂಗ್ ಎಂಬ ಸ್ಟೇಟ್ಮೆಂಟ್ ನೀವು ಎಸ್ಟಿಡಿ ಎಂಬ ನೇಮ್ ಸ್ಪೇಸ್ ಅನ್ನು ಉಪಯೊಗಿಸುತ್ತೀರಿ ಎಂಬುದನ್ನು ಕಂಪೈಲರ್ ಗೆ ಹೇಳುತ್ತದೆ
ನೇಮ್ ಸ್ಪೇಸ್ ಉಪಯೋಗಿಸುವುದರಿಂದ ಹೆಸರುಗಳ ನಡುವೆ ಆಗುವ ಗೊಂದಲ ತಪ್ಪುತ್ತದೆ
ಐಡೆಂಟಿಫೈರ್ ಗಳ ವ್ಯಾಪ್ತಿಯನ್ನು ಸೀಮಿತಗೊಳಿಸುವುದರಿಂದ ಈ ಗೊಂದಲ ತಪ್ಪಿಸಬಹುದು
ಇದು ಡಿಕ್ಲೇರ್ ಮಾಡುವ ಜಾಗವನ್ನು ಗೊತ್ತು ಮಾಡಿ ವ್ಯಾಪ್ತಿಯನ್ನು ಹೇಳುತ್ತದೆ
ಒಂದು ನೇಮ್ ಸ್ಪೇಸ್ ಒಳಗೆ ಡಿಫೈನ್ ಮಾಡಿದವುಗಳು ಆ ನೇಮ್ ಸ್ಪೇಸ್ ನ ಒಳಗೆ ಮಾತ್ರ ಸ್ಕೋಪ್ ಹೊಂದಿರುತ್ತವೆ
ಎಸ್ಟಿಡಿ ಎಂಬ ನೇಮ್ ಸ್ಪೇಸ್ ನಲ್ಲಿ ಎಲ್ಲ ಸ್ಟಾಂಡರ್ಡ್ C ಲೈಬ್ರರಿಗಳು ಡಿಕ್ಲೇರ್ ಆಗಿವೆ
ಈಗ Enter ಒತ್ತಿ
ಇಂಟ್ ಸ್ಪೇಸ್ ಮೈನ್ ಓಪನಿಂಗ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್ ಎಂದು ಟೈಪ್ ಮಾಡಿ
ಮೈನ್ ಎಂಬುದು ಒಂದು ವಿಶೇಷ ಫಂಕ್ಷನ್ ಆಗಿದೆ
ಇದು ಪ್ರೊಗ್ರಾಮ್ ಈ ಲೈನ್ ಇಂದ ಎಕ್ಸಿಕ್ಯೂಟ್ ಆಗಲು ಪ್ರಾರಂಭವಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ
ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ರಾಕೆಟ್ ಅನ್ನು ಪ್ಯಾರಾಂಥೆಸಿಸ್ ಎನ್ನುತ್ತಾರೆ
ಮೈನ್ ನಂತರದ ಪ್ಯಾರಾಂಥೆಸಿಸ್ ಮೈನ್ ಎಂಬುದು ಒಂದು ಫಂಕ್ಷನ್ ಎಂಬುದನ್ನು ಸೂಚಿಸುತ್ತದೆ
ಇಲ್ಲಿ ಇಂಟ್ ಮೈನ್ ಎಂಬ ಫಂಕ್ಷನ್ ಯಾವುದೇ ಆರ್ಗ್ಯುಮೆಂಟ್ ಗಳನ್ನು ಸ್ವೀಕರಿಸುವುದಿಲ್ಲ ಮತ್ತು ಇಂಟಿಜರ್ ಮೌಲ್ಯವನ್ನು ಕೊಡುತ್ತದೆ
ಡೆಟಾ ಟೈಪ್ಸ್ ಗಳ ಬಗ್ಗೆ ಮುಂದಿನ ಟ್ಯುಟೋರಿಯಲ್ ನಲ್ಲಿ ಕಲಿಯೋಣ
ಈಗ ಮೈನ್ ಫಂಕ್ಷನ್ ನ ಬಗ್ಗೆ ಇನ್ನಷ್ಟು ತಿಳಿಯಲು ಸ್ಲೈಡ್ ಗೆ ಹಿಂತಿರುಗೋಣ
ಪ್ರತಿ ಪ್ರೊಗ್ರಾಮ್ ಕೂಡಾ ಒಂದು ಮೈನ್ ಫಂಕ್ಷನ್ ಅನ್ನು ಹೊಂದಿರಲೇಬೇಕು
ಒಂದಕ್ಕಿಂತ ಹೆಚ್ಚು ಮೈನ್ ಫಂಕ್ಷನ್ ಗಳು ಇರಬಾರದು
ಇಲ್ಲದಿದ್ದಲ್ಲಿ ಕಂಪೈಲರ್ ಗೆ ಪ್ರೋಗ್ರಾಮಿನ ಆರಂಭವನ್ನು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ
ಖಾಲಿ ಜೋಡಿ ಪ್ಯಾರಂಥೆಸಿಸ್ ಮೈನ್ ಫಂಕ್ಷನ್ ಗೆ ಆರ್ಗ್ಯುಮೆಂಟ್ ಇಲ್ಲ ಎಂಬುದನ್ನು ಸೂಚಿಸುತ್ತದೆ
ಆರ್ಗ್ಯುಮೆಂಟ್ ಗಳ ಬಗ್ಗೆ ವಿವರವಾಗಿ ಮುಂಬರುವ ಟ್ಯುಟೋರಿಯಲ್ ನಲ್ಲಿ ಚರ್ಚಿಸೋಣ
ಈಗ ನಮ್ಮ ಪ್ರೋಗ್ರಾಮ್ ಗೆ ಹಿಂತಿರುಗೋಣ
ಓಪನಿಂಗ್ ಕರ್ಲಿ ಬ್ರಾಕೆಟ್ ಅನ್ನು ಟೈಪ್ ಮಾಡಿ
ಇಲ್ಲಿ ಓಪನಿಂಗ್ ಕರ್ಲಿ ಬ್ರಾಕೆಟ್ ಮೈನ್ ಫಂಕ್ಷನ್ ನ ಆರಂಭವನ್ನು ಸೂಚಿಸುತ್ತದೆ
ಕ್ಲೋಸಿಂಗ್ ಕರ್ಲಿ ಬ್ರಾಕೆಟ್ ಅನ್ನು ಟೈಪ್ ಮಾಡಿ
ಇಲ್ಲಿ ಕ್ಲೋಸಿಂಗ್ ಕರ್ಲಿ ಬ್ರಾಕೆಟ್ ಮೈನ್ ಫಂಕ್ಷನ್ ನ ಅಂತ್ಯವನ್ನು ಸೂಚಿಸುತ್ತದೆ
ಈಗ ಬ್ರಾಕೆಟ್ ನ ಒಳಗೆ ಎರಡು ಬಾರಿ Enter ಒತ್ತಿ
ಕರ್ಸರ್ ಅನ್ನು ಒಂದು ಲೈನ್ ಮೇಲೆ ತನ್ನಿ
ಇಂಡೆಂಟೇಶನ್ ಇಂದ ಕೋಡ್ ಅನ್ನು ಒದಲು ಸುಲಭವಾಗುತ್ತದೆ
ಇದು ಎರರ್ ಅನ್ನು ಬೇಗ ಕಂಡುಹಿಡಿಯಲು ಕೂಡಾ ಸಹಾಯ ಮಾಡುತ್ತದೆ
ಹಾಗಾಗಿ ಇಲ್ಲಿ ಮೂರು ಸ್ಪೇಸ್ ಕೊಡೋಣ
ಮತ್ತು ಕೌಟ್ ಸ್ಪೇಸ್ ಎರಡು ಓಪನಿಂಗ್ ಆಂಗಲ್ ಬ್ರಾಕೆಟ್ ಗಳನ್ನು ಟೈಪ್ ಮಾಡಿ
ಕೌಟ್ ಎಂಬುದು ಟರ್ಮಿನಲ್ ಗೆ ಔಟ್ ಪುಟ್ ಅನ್ನು ಪ್ರಿಂಟ್ ಮಾಡಲು ಇರುವ ಒಂದು ಸ್ಟಾಂಡರ್ಡ್ C ಫಂಕ್ಷನ್ ಆಗಿದೆ
ಈಗ ಬ್ರಾಕೆಟ್ ಗಳ ನಂತರ ಎರಡು ಡಬಲ್ ಕೋಟ್ಸ್ ಟೈಪ್ ಮಾಡಿ
ಕೌಟ್ ಫಂಕ್ಷನ್ ನ ಡಬಲ್ ಕೋಟ್ಸ್ ನ ಒಳಗೆ ಏನೇ ಇದ್ದರೂ ಅದು ಟರ್ಮಿನಲ್ ಗೆ ಪ್ರಿಂಟ್ ಆಗುತ್ತದೆ
ಡಬಲ್ ಕೋಟ್ಸ್ ಒಳಗೆTalk ಟಿಒ a ಟೀಚರ್ ಬ್ಯಾಕ್ ಸ್ಲ್ಯಾಶ್ n ಎಂದು ಟೈಪ್ ಮಾಡಿ
ಬ್ಯಾಕ್ ಸ್ಲ್ಯಾಶ್ n ನ್ ಎನ್ನುವುದು ಹೊಸ ಲೈನ್ ಅನ್ನು ಸೂಚಿಸುತ್ತದೆ
ಇದರಿಂದಾಗಿ ಕೌಟ್ ಫಂಕ್ಷನ್ ನ ಎಕ್ಸಿಕ್ಯೂಶನ್ ನ ನಂತರ ಕರ್ಸರ್ ಹೊಸ ಲೈನ್ ಗೆ ಹೋಗುತ್ತದೆ
ಎಲ್ಲ C ಸ್ಟೇಟ್ಮೆಂಟ್ ಗಳೂ ಸೆಮಿಕೊಲನ್ ಇಂದ ಕೊನೆಗೊಳ್ಳಬೇಕು
ಹಾಗಾಗಿ ಇದನ್ನು ಲೈನ್ ನ ಕೊನೆಗೆ ಟೈಪ್ ಮಾಡಿ
ಸೆಮಿಕೊಲನ್ ಸ್ಟೇಟ್ಮೆಂಟ್ ಅನ್ನು ಕೊನೆಗೊಳಿಸುತ್ತದೆ
ಈಗ Enter ಒತ್ತಿ
ಇಲ್ಲಿ ಸ್ಪೇಸ್ ಕೊಡಿ ಮತ್ತು ರಿಟರ್ನ್ ಸ್ಪೇಸ್ ಝೀರೊ ಸೆಮಿಕೋಲನ್ 160ಎಂದು ಟೈಪ್ ಮಾಡಿ
ಈ ಸ್ಟೇಟ್ಮೆಂಟ್ ಇಂಟಿಜರ್ ಝೀರೊ ಅನ್ನು ಕೊಡುತ್ತದೆ
ಈ ಫಂಕ್ಷನ್ ಇಂಟ್ ಟೈಪ್ ನದ್ದಾಗಿರುವುದರಿಂದ ಇಂಟಿಜರ್ ಮೌಲ್ಯವನ್ನೇ ರಿಟರ್ನ್ ಮಾಡಬೇಕು
ರಿಟರ್ನ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡಬಹುದಾದಂತಹ ಸ್ಟೇಟ್ಮೆಂಟ್ ಗಳ ಕೊನೆಯನ್ನು ಸೂಚಿಸುತ್ತದೆ
ರಿಟರ್ನ್ ಆದ ಮೌಲ್ಯಗಳ ಬಗ್ಗೆ ಬೇರೆ ಟ್ಯುಟೋರಿಯಲ್ ನಲ್ಲಿ ಕಲಿಯೋಣ
ಈಗ ಫೈಲ್ ಅನ್ನು ಸೇವ್ ಮಾಡಲು ಸೇವ್ ಬಟನ್ ಅನ್ನು ಕ್ಲಿಕ್ ಮಾಡಿ
ಆಗಾಗ್ಗೆ ಫೈಲ್ ಗಳನ್ನು ಸೇವ್ ಮಾಡುವುದು ಒಳ್ಳೆಯ ಅಭ್ಯಾಸ
ಇದು ಹಠಾತ್ ವಿದ್ಯುತ್ ವ್ಯತ್ಯಯದಿಂದಾಗುವ ತೊಂದರೆಯನ್ನು ತಪ್ಪಿಸುತ್ತದೆ
ಇದು ಅಪ್ಲಿಕೇಶನ್ ಗಳು ಕ್ರ್ಯಾಶ್ ಆದ ಪರಿಸ್ಥಿತಿಯಲ್ಲೂ ಸಹಾಯಕವಾಗಿದೆ
ಪ್ರೊಗ್ರಾಮ್ ಅನ್ನು ಕಂಪೈಲ್ ಮಾಡೋಣ
ಟರ್ಮಿನಲ್ ಗೆ ಹಿಂತಿರುಗಿ
g ಸ್ಪೇಸ್ talkಸಿಪಿಪಿ ಸ್ಪೇಸ್ ಹೈಫನ್ ಒ ಸ್ಪೇಸ್ ಔಟ್ಪುಟ್ ಎಂದು ಟೈಪ್ ಮಾಡಿ
ಇಲ್ಲಿ g ಎಂಬುದು C ಪ್ರೊಗ್ರಾಮ್ ಗಳನ್ನು ಕಂಪೈಲ್ ಮಾಡಲು ಉಪಯೋಗಿಸುವ ಒಂದು ಕಂಪೈಲರ್
talkಸಿಪಿಪಿ ಎಂಬುದು ನಮ್ಮ ಫೈಲ್ ಹೆಸರು
ಹೈಫನ್ ಒ ಔಟ್ಪುಟ್ ಎಂಬುದು ಎಕ್ಸಿಕ್ಯೂಟ್ ಮಾಡಬಹುದಾದವುಗಳು ಔಟ್ಪುಟ್ ಎಂಬ ಫೈಲ್ ಗೆ ಹೋಗಬೇಕು ಎಂಬುದನ್ನು ಸೂಚಿಸುತ್ತದೆ
ಈಗ Enter ಒತ್ತಿ
ಪ್ರೊಗ್ರಾಮ್ ಕಂಪೈಲ್ ಆಗಿರುವುದನ್ನು ನಾವು ಕಾಣುತ್ತೇವೆ
ಎಲ್ಎಸ್ ಸ್ಪೇಸ್ ಹೈಫನ್ lrt ಎಂದು ಟೈಪ್ ಮಾಡಿ Enter ಒತ್ತುವುದರಿಂದ ಔಟ್ಪುಟ್ ಎಂಬುದು ಕೊನೆಗೆ ಕ್ರಿಯೇಟ್ ಆದ ಫೈಲ್ ಎಂಬುದು ತಿಳಿಯುತ್ತದೆ
ಪ್ರೊಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡಲು ಡಾಟ್ ಸ್ಲ್ಯಾಶ್ ಔಟ್ಪುಟ್ ಎಂದು ಟೈಪ್ ಮಾಡಿ ಮತ್ತು Enter ಒತ್ತಿ
ಇಲ್ಲಿ ಟಾಲ್ಕ್ ಟಿಒ a ಟೀಚರ್ ಎಂದು ಔಟ್ ಪುಟ್ ತೋರಿಸುತ್ತದೆ
ಈಗ ಸಾಮಾನ್ಯವಾಗಿ ಬರುವ ಎರರ್ ಗಳನ್ನು ಗಮನಿಸೋಣ
ಎಡಿಟರ್ ಗೆ ಹಿಂತಿರುಗಿ
ಇಲ್ಲಿ ನಾವು ಕ್ಲೋಸಿಂಗ್ ಕರ್ಲಿ ಬ್ರಾಕೆಟ್ ಅನ್ನು ಬಿಡುತ್ತೇವೆ ಎಂದೆಣಿಸಿ
ಈಗ ಫೈಲ್ ಅನ್ನು ಸೇವ್ ಮಾಡಿ
ಎಕ್ಸಿಕ್ಯೂಟ್ ಮಾಡೋಣ
ಟರ್ಮಿನಲ್ ಗೆ ಹಿಂತಿರುಗಿ
ಈಗ ಈ ಮೊದಲು ಉಪಯೋಗಿಸಿದ ಕಮಾಂಡ್ ಅನ್ನು ಉಪಯೋಗಿಸಿ ಕಂಪೈಲ್ ಮತ್ತು ರನ್ ಮಾಡಿ
ನಾವೀಗ ನಮ್ಮ talkಸಿಪಿಪಿ ಫೈಲ್ ನ ಏಳನೇ ಸಾಲಿನಲ್ಲಿ ಎಕ್ಸ್ಪೆಕ್ಟೆಡ್ ಕರ್ಲಿ ಬ್ರ್ಯಾಕೆಟ್ ಅಟ್ ಥೆ ಎಂಡ್ ಒಎಫ್ ಇನ್ಪುಟ್ ಎರರ್ ಇರುವುದನ್ನು ಕಾಣುತ್ತೇವೆ
ಈಗ ನಮ್ಮ ಟೆಕ್ಸ್ಟ್ ಎಡಿಟರ್ ಗೆ ಹಿಂತಿರುಗಿ
ನಾನು ಮೊದಲೇ ಹೇಳಿದಂತೆ ಕ್ಲೋಸಿಂಗ್ ಕರ್ಲಿ ಬ್ರಾಕೆಟ್ ಮೈನ್ ಫಂಕ್ಷನ್ ನ ಕೊನೆಯನ್ನು ಸೂಚಿಸುತ್ತದೆ
ಹಾಗಾಗಿ ಬ್ರಾಕೆಟ್ ಅನ್ನು ಮತ್ತೆ ಸೇರಿಸಿ
ಈಗ ಫೈಲ್ ಅನ್ನು ಸೇವ್ ಮಾಡಿ
ಮತ್ತೆ ಎಕ್ಸಿಕ್ಯೂಟ್ ಮಾಡೋಣ
ಅಪ್ ಅರೋವ್ ಅಪ್ ಆರೊ ಕೀ ಇಂದ ಹಿಂದೆ ಉಪಯೋಗಿಸಿದ ಕಮಾಂಡ್ ಗಳನ್ನು ಮತ್ತೆ ಉಪಯೋಗಿಸಬಹುದು
ನಾನೀಗ ಅದನ್ನೇ ಮಾಡಿದೆ
ಹೌದು ಇದು ಕೆಲಸ ಮಾಡುತ್ತಿದೆ
ನಾನೀಗ ನಿಮಗೆ ಮತ್ತೊಂದು ಸಾಮಾನ್ಯ ಎರರ್ ಅನ್ನು ತೋರಿಸುತ್ತೇನೆ
ನಮ್ಮ ಟೆಕ್ಸ್ಟ್ ಎಡಿಟರ್ ಗೆ ಹಿಂತಿರುಗೋಣ
ಈಗ ನಾವು ಎಸ್ಟಿಡಿ ಎಂಬುದನ್ನು ಬಿಡುತ್ತೇವೆ ಎಂದೆಣಿಸಿ
ಫೈಲ್ ಅನ್ನು ಸೇವ್ ಮಾಡೋಣ
ನಮ್ಮ ಟರ್ಮಿನಲ್ ಗೆ ಹಿಂತಿರುಗಿ
ಕಂಪೈಲ್ ಮಾಡೋಣ
ನಮ್ಮ talkಸಿಪಿಪಿ ಫೈಲ್ ನ ಮೂರು ಮತ್ತು ಆರನೇ ಸಾಲಿನಲ್ಲಿ ಎಕ್ಸ್ಪೆಕ್ಟೆಡ್ ಐಡೆಂಟಿಫೈಯರ್ ಬಿಫೋರ್ ಸೆಮಿಕೊಲಾನ್ ಮತ್ತು ಕೌಟ್ ವಾಸ್ ನಾಟ್ ಡಿಕ್ಲೇರ್ಡ್ ಇನ್ ಥಿಸ್ ಸ್ಕೋಪ್ ಎಂಬ ಎರರ್ ಗಳಿರುವುದನ್ನು ನೋಡುತ್ತೇವೆ
ಕೌಟ್ ಎಂಬುದು ಸ್ಟಾಂಡರ್ಡ್ C ಲೈಬ್ರರಿ ಫಂಕ್ಷನ್ ಆಗಿರುವುದರಿಂದ ಮತ್ತು C ಲೈಬ್ರರಿ ಫಂಕ್ಷನ್ ಡಿಫೈನ್ ಆಗಿರುವುದು ಎಸ್ಟಿಡಿ ಎಂಬ ನೇಮ್ ಸ್ಪೇಸ್ ನೊಳಗೆ ಇರುವುದರಿಂದ ಎರರ್ ಕೊಡುತ್ತಿದೆ
ಈಗ ಎರರ್ ಅನ್ನು ಸರಿಪಡಿಸೋಣ
ಟೆಕ್ಸ್ಟ್ ಎಡಿಟರ್ ಗೆ ಹಿಂತಿರುಗಿ
ಇಲ್ಲಿ ಎಸ್ಟಿಡಿ ಎಂದು ಟೈಪ್ ಮಾಡಿ
ಇದನ್ನು ಸೇವ್ ಮಾಡೋಣ
ಇದನ್ನು ಮತ್ತೆ ಕಂಪೈಲ್ ಮಾಡೋಣ
ಹೌದು ಇದು ಕೆಲಸ ಮಾಡುತ್ತಿದೆ
ನಿಮ್ಮ ಹೆಸರು ಮತ್ತು ಊರನ್ನು ಪ್ರಿಂಟ್ ಮಾಡಲು ಒಂದು ಪ್ರೊಗ್ರಾಮ್ ಅನ್ನು ಅಸೈನ್ಮೆಂಟ್ ಆಗಿ ಬರೆಯಿರಿ
ನಾವು ಈ ಟ್ಯುಟೋರಿಯಲ್ ನಲ್ಲಿ ಸಿಂಗಲ್ ಲೈನ್ ಕಾಮೆಂಟ್ ಅನ್ನು ಉಪಯೋಗಿಸಿದ್ದೇವೆ
ಈಗ ಮಲ್ಟಿಲೈನ್ ಕಾಮೆಂಟ್ ಉಪಯೋಗಿಸಲು ಪ್ರಯತ್ನಿಸಿ
ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೋವನ್ನು ನೋಡಿರಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಅನ್ನು ವಿವರಿಸುತ್ತದೆ
ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಇದನ್ನು ಡೌನ್ ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಗಾರವನ್ನು ನಡೆಸುತ್ತದೆ
ಆನ್ ಲೈನ್ ಪರೀಕ್ಷೆಯಲ್ಲಿ ತೇರ್ಗಡೆಹೊಂದಿದವರಿಗೆ ಸರ್ಟಿಫಿಕೇಟ್ ಕೊಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿ contactspoken tutorialorg ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಟಾಕ್ ಟು ಎ ಟೀಚರ್ ಪ್ರೊಜಕ್ಟ್ ನ ಒಂದು ಭಾಗವಾಗಿದೆ
ಇದು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯಿಂದ ಬೆಂಬಲಿತವಾಗಿದೆ
ಈ ನಿಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯು ಕೆಳಗಿನ ಲಿಂಕ್ ನಲ್ಲಿ ದೊರೆಯುತ್ತದೆ
ಈ ಟ್ಯುಟೋರಿಯಲ್ ನ ಅನುವಾದಕಿ ಬೆಂಗಳೂರಿನಿಂದ ಚೇತನಾ ಮತ್ತು ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು